ಇಲ್ಲಿ ಟೇಬಲ್ ಒಂದ ಕಾಣಸ್ತತೈತೆ ಸಿಸ್ಟಮ್ ಇಟ್ಟಿದಾರೆ.

ಮನೆಗಳೆಲ್ಲ ಕಾಣುತ್ತಿದ್ದಾವೆ ಜ ಲೈಟ್ ಕಂಬಗಳಿದಾವೆ.

ಫ್ಲವರ್ ಗಳಿಂದ ಡೆಕೋರೇಷನ್ ಮಾಡವ್ರೆ ಇಬ್ಬರು ಕೂತ್ಕೊ--

ಎರಡು ಫ್ಯಾನ್ ಇದೆ ತುಂಬ ಲೈಟ್ ಗಳು ಅಂಟಿದಾವೆ.

ಒಂದು ಹುಡುಗ ಒಂದಿಬ್ರು ಹುಡುಗೀರು ಮೂರ್ ಜನಾನು ಮಾಸ್ಕ್ ಹಾಕೊಂಡಿದ್ದಾರೆ.

ಟೀಶರ್ಟ್ ಮೇಲೆ ಮಾತ್ರ ಜೀರೋ ಸೆವೆನ್ ಅಂತ ಕಾಣಿಸ್ತಾ

ಒಬ್ಬರು ತೋರಸ್ತಾ ಇದಾರೆ ಒಬ್ಬರು ನಿಂತ್ಕೊಂಡಿದಾರೆ.

ಕಾರ್ ಇನ ಬಣ್ಣ ಬಂದು ವೈಟ್ ಕಲರು .

ಟೂಲ್ಸ್ ಗಳೆಲ್ಲ ಹರಡಿಕೊಂಡಿದಾವೆ ಒಂದು ಜಗ್ ಇದೆ.

ಮೆಟ್ರಿಯಲ್ಸು ಸಿಮೆಂಟು ಜಲ್ಲಿ ಕಲ್ಲು ಮರಳು ಎಲ್ಲ ಇದಾವೆ.

ಗಿಡದಲ್ಲಿ ಪಿಂಕ್ ಕಲರ ಹುವಾ ವೈಟ್ ಕಲರ್ ಹುವಾಗಳ ಎಲ್ಲಾ ಇದಾವೆ.

ಇದ್ ಬಂದು ಸ್ಟೇಟ್ ಬ್ಯಾಂಕ್ ಎ_ಟಿ_ಎಂ .

ಇಲ್ಲಿ ವರ್ಕ್ ಔಟ್ ಮಾಡೋ ಮಿಷೀನ್ ಗಳೆಲ್ಲಾ ಇದ್ದಾವೆ.

ಇದು ಬಂದು ಒಂದು ಹಾಸ್ಪಿಟಲ್ .

ಆಂಟಿ ಒಂದ್ ಆಂಟಿ ಮಗು ಕರ್ಕೊಂಡ್ ಒಳಗಡೆ ಹೋಗ್ತಾ ಇದ್ದಾರೆ ಹ್ಯಾಂಡ್ಸ್ ದು ಲೋಗೋ ಐತೆ.

ಮತ್ತೆ ಒಂದ ಟೇಬಲ್ ಅತೆ ಟೇಬಲ್ ಮೇಲೆ ಮೆಟ್ರಲ್ ಗಳೆಲ್ಲಾ ಇದಾವೆ ಒಂದು ಬ್ಲಾಕ್ ಬೋರ್ಡ್ ಲ್ಲಿ --